ಈ ಚಿತ್ರದಲ್ಲಿ ನಾವು ಒಂದು ಹೋಟೆಲ್ ಅನ್ನು ನೋಡಬಹುದು.

ಇಲ್ ಪಕ್ಕದಲ್ಲಿ ಎ_ಜಿ_ಎಸ್ ಸರ್ವಿಸ್ --

ಮತ್ತು ಈ ಮೈದಾನದಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಲೈಟಿನ ಕಂಬಗಳನ್ನು ಕಾಣಬೋದು.

ಮತ್ತು ಇಲ್ಲಿ ಹಚ್ಚ ಹಸಿರಂತಹ ಗಿಡ ಮರಗಳನ್ನು ನೋಡಬಹುದಾಗಿದೆ.

ಮತ್ತು ಇಲ್ಲಿ ಒಂದು ಸಿಂಟೆಕ್ಸ್ ನಮಗೆ ಕಾಣುತ್ತಿದೆ.

ಚಿತ್ರದಲ್ಲಿ ನಾವು ಒಂದು ಹಲವಾರು ಲಾರಿ ಗಳನ್ನು ನಿಂತುಕೊಂಡಿರುವ ದೃಶ್ಯವನ್ನು ಕಾಣಬಹುದು.

ಮತ್ತು ಈ ಲಾರಿ ಗಳ ಮೇಲೆ ಅಶೋಕ್ ಲೇಲ್ಯಾಂಡ್ ಎಂದು ಬರೆಯಲಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ನ್ಯೂ ಭಾರತ್ ಕಾರ್ ಕೇರ್ ಎಂದು ಬೋರ್ಡನ್ನು ಕಾಣಬಹುದು.

ಇಲ್ಲಿ ಹಲವಾರು ಜನರು ಕುಳಿತುಕೊಂಡಿರುವ ದೃಶ್ಯವನ್ನು ನೋಡಬಹುದಾಗಿದೆ.

ಮತ್ತು ಹಿಂದುಗಡೆ ಕುಳಿತುಕೊಳ್ಳಲು ಮೂರು ಚೇರುಗಳಿವೆ.

ಮತ್ತು ಪಕ್ಕದಲ್ಲೇ ಒಂದು ರೋಡ್ ಸಹ ಇದೆ ಮತ್ತು ಲೈಟಿಂಗಬಗಳನ್ನು ಕಾಣಬಹುದು.

ಮತ್ತು ಈ ಶಿಪ್ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಮತ್ತು ಇಲ್ಲಿ ಕೆಳಗಡೆ ಕೆಲವು ಟ್ಯೂಬ್ ಲೈಟ್ ವಸ್ತುಗಳನ್ನು ಕಾಣಬಹುದು.

ಮತ್ತು ಈ ಗೋಡೆಯ ಮೇಲೆ ಹಲವಾರು ಬಗೆಯ ಫೋಟೋ ಗಳನ್ನು ಅಂಟಿಸಿರುವ ದೃಶ್ಯವನ್ನು ಕಾಣಬಹುದು.

ಹಾಗು ಇಲ್ಲಿ ಒಂದು ಸಿ_ಸಿ ಕ್ಯಾಮೆರ ವು ಸಹ ಇದೆ.

ಮತ್ತು ಇದು ಒಂದು ಬೇಕರಿ ಅಂಗಡಿ ಆಗಿದೆ.

ಮತ್ತು ಇಲ್ಲಿ ಹಲವಾರು ಜನರು ಖರಿದಾಯ ಮಾಡುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಇಬ್ಬರು ವ್ಯಕ್ತಿಗಳು ನೆಡೆದುಕೊಂಡು ಹೋಗುತ್ತಿರುವ ದೃಶ್ಯವನ್ನು ಕಾಣಬಹುದು.

ಹಾಗೂ ಮೊಬೈಲ್ ಸಹ ನಾವು ಕಾಣಬಹುದು ಹಾಗೂ ಬುಕ್ಸ್ ಗಳಿವೆ.

ಇಲ್ಲಿ ಪಕ್ಕದಲ್ಲಿ ಒಂದು ಹೊಲಾ ಸಹ ನಮಗೆ ಕಾಣ್ಣುತ್ತಿದ್ದೆ.

ಈ ಚಿತ್ರದಲ್ಲಿ ನಾವೊಂದು ಕಿರಾಣಿ ಅಂಗಡಿಯನ್ನು ಗಮನಿಸಬಹುದು

ಇದರಲ್ಲಿ ಸೂರ್ಯಾಪೆನು ಚಾಕ್ಲೆಟ್ ಸ್ ಸಾಬೂನು.

ಮತ್ತಿಲ್ಲಿ ಒಂದು ಚಿಕ್ಕದಾದಂತ ರಸ್ತೆಯು ಸಹ ಇದೆ.

ಹಾಗು ಮುಂದ್ಗಡೆ ಎರಡು ಗೊಂಬೆಗಳನ್ನು ನಿಲ್ಲಿಸಿದ್ದಾರೆ.

ಮುಂದ್ಗಡೆ ಪ್ಲಾಸ್ಟಿಕ್ ಬಕೆಟ್ ಬುಟ್ಟಿಗಳಿವೆ ಮತ್ತು ಸುತ್ತಲು ಸ್ಟೀಲಿನಲ್ಲಿ ತಯಾರಿಸಿದ ಪಾತ್ರೆಗಳನ್ನು ಕಾಣಬಹುದಾಗಿದೆ.

ಮುಂದ್ಗಡೆ ಎರಡು ಸ್ ಸನ್ ಡೈರೆಕ್ಟ್ ತರಹದ ಬುಟ್ಟಿಗಳನ್ನು ಕಾಣಬಹುದ್ --

ಈ ಶೋರೂಮ್ ಒಳಗಡೆ ಕಾರುಗಳು ನಿಂತುಕೊಂಡಿವೆ.